ಇದು ಬಂದ್ಬಿಟ್ಟು ನಮ್ಮ ಬಳ್ಳಾರಿ ಅಲ್ಲಿರುವಂತಹ್‌ ಎ.ಎಫ್.ಸಿ ಚಿಕನ್ ಸೆಂಟರ್ ಇಲ್ಲಿ ಎ.ಎಫ್.ಸಿ ಮ ಯಾವ ರಿತಿ ಅಂದ್ರೆ ಇದ ಚಿಕನ್‌ ಬರ್ಗರ --

ಮತ್ತಿದು ಚಿಕನ್ ಪೀಸ್ ಮತ್ತಿದು ಚಿಕೆನ್ ಲೆಗ ಪಿಸ್ ಇದೆ‌ ಇಥರ ಇರ್ಬೆಕಂತ ಸೆಂಟರ್‌ ಎ.ಎಫ.ಸಿ ಅಂತ ಹೆಳಿ ನಮ್ಮ ಇಂಫೆನ್ತ್ರ್ಯ್ ರೋಡ್ ಹತ್ರ ಇರೋದು.

ಪ್ರಸಾದ ಐತೇ ಪ್ರಸಾದ ತಿನ್ರಿ ಕೈ ಮುಟ್ಕೊಳ್ರಿ ನಿಮಿಗ್ ಎನ್ ಬೇಕೊ ಆದ್ ಕೇಳ್ಕೊಳ್ರಿ ಮನಿಗ್ ಹೋಗ್ರಿ.